ಸಾತ್ಕಳ್ಳಿ ಅಂಚೆ ಈ ಕಡೆ ಬಂದ್ರೆ ಮ ಇದು ಮಂಟಗಳ್ಳಿ ಈ ಕಡೆ ಬಂದ್ರೆ ಸಿದ್ದಾರ್ಥ ಲೇ ಔಟ್ ಈ ಕಡೆ ಬಂದ್ರೆ ನಮಗೆ ಆ ಇದ್ರಲ್ಲಿ ಎಳ್ಳೆ ಒಂಟಿಕೊಪ್ಪಲು ಈ ಕಡೆ ಎಲ್ಲ ಸೈಟ್ ಗಳು.

ಕ್ರಿಸ್ಮಸ್ ಉ ಹಬ್ಬ ಹಂ ಅವರಿಗೆ ಬರೋದೇ ವರ್ಷಕ್ಕೆ ಒಂದು ಹಬ್ಬ.

ಬಾಳ ವರ್ಷದಲ್ಲಿ ನಾನು ಆ ಸರ್ಕಲ್ ನಲ್ಲಿ ನೋಡೇ ಇರ್ಲಿಲ್ಲ ಈಗ ಪ್ರತಿಮೆ ನಿಲ್ಸಿದ್ದು ಎಷ್ಟು ಖುಷಿಯಾಗುತ್ತೆ ನೋಡಕ್ಕೆ ಅಂದ್ರೆ ಸಂಗೊಳ್ಳಿ ರಾಯಣ್ಣನದು ಇಲ್ಲಿನೂ ಒಂದು ಪ್ರತಿಮೆ ಇದೆಯಲ್ಲ ಅಂತ ಎಷ್ಟು ಖುಷಿ ಪಟ್ಟೆ ಅಂದ್ರೆ ಸುಮಾರು ಅರ್ಧ ಗಂಟೆ ನಾನು ನಿಂತಿ ನೋಡಿದ್ದೇನೆ ಎರಡು ಕಣ್ಣಿಗ್ ತುಂಬಿಕೊಂಡು ಆನಂದ ಪಟ್ಟಿದ್ದೀನಿ ಅದ್ಕೆ ಖುಷಿ ಐತೆ ನನಗೆ.